ಎಕ್ಲಿಪ್ಸ್ ನಲ್ಲಿ ದೋಷಗಳು ಹಾಗೂ ಅವುಗಳ ನಿವಾರಣೆಯ ಬಗ್ಗೆ ಇರುವ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಾಮಾನ್ಯವಾದ ಜಾವಾ ಪ್ರೊಗ್ರಾಮ್ ಅನ್ನು ಬರೆಯುವಾಗ ಕಂಡುಬರುವ ಸಂಭವನೀಯ ದೋಷಗಳ ಬಗ್ಗೆ ಆ ದೋಷಗಳನ್ನು ಹೇಗೆ ಗುರುತಿಸುವುದು ಮತ್ತು ಎಕ್ಲಿಪ್ಸ್ ನ ಸಹಾಯದಿಂದ ಅವುಗಳನ್ನು ಹೇಗೆ ಸುಧಾರಿಸುವುದು ಎಂಬುದನ್ನು ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1110 ಮತ್ತು ಎಕ್ಲಿಪ್ಸ್ 37 ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಎಕ್ಲಿಪ್ಸ್ ನಲ್ಲಿ ಜಾವಾ ಪ್ರೊಗ್ರಾಮ್ ಅನ್ನು ಹೇಗೆ ರಚಿಸಿ ರನ್ ಮಾಡಬೇಕೆಂಬುದನ್ನು ತಿಳಿದಿರಬೇಕು
ಇಲ್ಲವಾದಲ್ಲಿ ಇದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ಈ ಕೆಳಗೆ ಸೂಚಿಸಿದ ವೆಬ್ಸೈಟ್ ಗೆ ಭೇಟಿಕೊಡಿ
1 ಜಾವಾ ಪ್ರೊಗ್ರಾಮ್ ನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೋಷಗಳೆಂದರೆ ಸೆಮಿಕೊಲನ್ ನ ಕಾಣೆಯಾಗುವಿಕೆ ಸಂದೇಶದ ಆಚೆ ಈಚೆ ಇರುವ ಡಬಲ್ ಕೋಟ್ ನ ಕಾಣೆಯಾಗುವಿಕೆ ಫೈಲ್ ನ ಮತ್ತು ಕ್ಲಾಸ್ ನ ಹೆಸರುಗಳಲ್ಲಿ ತಾಳೆಯಾಗದಿರುವುದು ಮತ್ತು ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನು ಲೋವರ್ ಕೇಸ್ ನಲ್ಲಿ ಬರೆಯುವುದು
ನಾವು ಪ್ರೊಗ್ರಾಮ್ ಅನ್ನು ಬರೆದು ಈ ಪ್ರತಿಯೊಂದು ದೋಷಗಳನ್ನೂ ಮಾಡಿ ಎಕ್ಲಿಪ್ಸ್ ನಲ್ಲಿ ಅದರ ಪರಿಣಾಮವನ್ನು ನೋಡೋಣ
ನಮ್ಮಲ್ಲಿ ಎಕ್ಲಿಪ್ಸ್ ಇದೆ ಮತ್ತು ಹೆಲೊವರ್ಲ್ಡ್ ನ ಟ್ಯುಟೋರಿಯಲ್ ಗೆ ಬಳಸಿದ ಪ್ರೊಜೆಕ್ಟ್ ಇದೆ
ನಾವು ಪ್ರೊಜೆಕ್ಟ್ ನಲ್ಲಿ ಹೊಸ ಕ್ಲಾಸ್ ಅನ್ನು ರಚಿಸಿ ಉಪಯೋಗಿಸಬಹುದು
New ಕ್ಲಾಸ್
ನಾವು ಕ್ಲಾಸ್ ಗೆ ಎರ್ರರ್ ಫ್ರೀ ಎಂದು ಹೆಸರಿಟ್ಟು ಮೆಥಡ್ಸ್ ಸ್ಟಬ್ಸ್ ಅನ್ನು ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ಎಂದು ಆಯ್ಕೆಮಾಡೋಣ
ನಾವು ಪ್ಯಾಕೇಜ್ ಎಕ್ಸ್ಪ್ಲೋರರ್ ಅನ್ನು ಮಿನಿಮೈಸ್ ಮಾಡೋಣ
ಕಮೆಂಟ್ ಗಳನ್ನು ತೆಗೆಯೋಣ ಮತ್ತು ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನು ಕೆಲವು ದೋಷಗಳೊಂದಿಗೆ ಸೇರಿಸೋಣ

ಎಕ್ಲಿಪ್ಸ್ ನಲ್ಲಿ ದೋಷವಿರುವ ಪಂಕ್ತಿಯು ರೆಡ್ ಕ್ರಾಸ್ ಮಾರ್ಕ್ ನೊಂದಿಗೆ ಎಡ ಮಾರ್ಜಿನ್ ನಲ್ಲಿ ಕಾಣುತ್ತದೆ
ಇಲ್ಲಿ systemoutಪ್ರಿಂಟ್ಲ್ನ ಎಂಬ ಪಂಕ್ತಿಯಲ್ಲಿ ದೋಷವಿರುವ ಕಾರಣ ಅದರ ಎಡ ಭಾಗದಲ್ಲಿ ರೆಡ್ ಕ್ರಾಸ್ ಮಾರ್ಕ್ ಕಾಣುತ್ತಿದೆ
ಕ್ರಾಸ್ ಮಾರ್ಕ್ ನ ಮೇಲೆ ಮೌಸ್ ಒವರ್ ಮಾಡಿದಲ್ಲಿ ದೋಷಗಳ ಸೂಚಿಯು ಕಾಣಿಸುತ್ತದೆ
ಮೊದಲ ದೋಷವಾಗಿ ಸಿಂಟಾಕ್ಸ್ ಎರ್ರರ್ ಇನ್ಸರ್ಟ್ semi ಕೊಲೊನ್ ಟಿಒ ಕಂಪ್ಲೀಟ್ ಬ್ಲಾಕ್ಸ್ಟೇಟ್ಮೆಂಟ್ಸ್ ಎಂದು ತೋರಿಸುತ್ತಿದೆ
ಏಕೆಂದರೆ ನಾವು ಪ್ರೊಗ್ರಾಮ್ ನ ಪ್ರತಿಪಂಕ್ತಿಯನ್ನು ಕೂಡಾ ಸೆಮಿಕೊಲೊನ್ ನೊಂದಿಗೆ ಕೊನೆಗೊಳಿಸಬೇಕು
ಹಾಗಾಗಿ ನಾವು ಪಂಕ್ತಿಯ ಕೊನೆಯಲ್ಲಿ ಸೆಮಿಕೊಲೊನ್ ಅನ್ನು ಸೇರಿಸೋಣ
Ctrl s ಒತ್ತುವುದರ ಮೂಲಕ ಫೈಲ್ ಅನ್ನು ಸೇವ್ ಮಾಡಿ
ಗಮನಿಸಿ ಒಮ್ಮೆ ನಾವು ಸೆಮಿಕೊಲೊನ್ ಅನ್ನು ಸೇರಿಸಿ ಫೈಲ್ ಅನ್ನು ಸೇವ್ ಮಾಡಿದಲ್ಲಿ ಮೊದಲನೇಯ ದೋಷವು ಹೋಗುವುದು
ಈಗ ಕೇವಲ ಒಂದೇ ದೋಷವಿದೆ ಅದು - ಹೆಲೊವರ್ಲ್ಡ್ ಕ್ಯಾನೊಟ್ ಬೆ ರಿಸಾಲ್ವ್ಡ್ ಟಿಒ a ವೇರಿಯಬಲ್ ಎಂದು
ಅಂದರೆ ಯಾವುದೇ ಸಂದೇಶವು ಕನ್ಸೋಲ್ ನಲ್ಲಿ ತೋರಬೇಕೆಂದಿದ್ದಲ್ಲಿ ಅದು ಡಬಲ್ ಕೋಟ್ ನ ಒಳಗೆ ಇರಬೇಕು
ಕೋಟ್ ಇಲ್ಲದಿದ್ದಲ್ಲಿ ಜಾವಾ ಹೆಲೊವರ್ಲ್ಡ್ ಅನ್ನು ವೇರಿಯೇಬಲ್ ನ ಹೆಸರೆಂದು ತಿಳಿದುಕೊಳ್ಳುತ್ತದೆ
ನಾವೀಗ ಸಂದೇಶದ ಮೊದಲಿಗೆ ಮತ್ತು ಕೊನೆಯಲ್ಲಿ ಡಬಲ್ ಕೋಟ್ ಅನ್ನು ಸೇರಿಸೋಣ
ಸೇವ್ ಮಾಡಲು Ctrl s ಒತ್ತಿ
ನಾವೀಗ ರೆಡ್ ಮಾರ್ಕ್ ಹೋಗಿ ಪ್ರೊಗ್ರಾಮ್ ದೋಷಮುಕ್ತವಾಗಿರುವುದನ್ನು ನೋಡಬಹುದು
ಹಾಗಾಗಿ ನಾವು ಈ ಪ್ರೊಗ್ರಾಮ್ ಅನ್ನು ರನ್ ಮಾಡಿ ಪರಿಣಾಮವನ್ನು ನೊಡೋಣ
ರನ್ ಎಎಸ್
ಜಾವಾ ಅಪ್ಲಿಕೇಶನ್ಸ್
ನಾವಿಲ್ಲಿ ಸಂದೇಶವು ಕನ್ಸೋಲ್ ನಲ್ಲಿ ಪ್ರಿಂಟ್ ಆಗಿರುವುದನ್ನು ನೋಡಬಹುದು
ನಾವೀಗ ನಂತರದ ದೋಷವನ್ನು ನೋಡೋಣ ಈ ದೋಷವು ಫೈಲ್ ನ ಮತ್ತು ಕ್ಲಾಸ್ ನ ಹೆಸರುಗಳು ತಾಳೆಯಾಗದೆ ಇರುವುದರಿಂದ ಉಂಟಾಗುತ್ತದೆ
ಸಾಮಾನ್ಯವಾಗಿ ಇದು ಎಕ್ಲಿಪ್ಸ್ ನಲ್ಲಿ ಆಗುವುದಿಲ್ಲ
ಏಕೆಂದರೆ ನಾವು ಫೈಲ್ ಅನ್ನು ರಚಿಸಲು ನ್ಯೂ ಕ್ಲಾಸ್ ವಿಜಾರ್ಡ್ ಅನ್ನು ಬಳಸುತ್ತೇವೆ ಮತ್ತು ಎಕ್ಲಿಪ್ಸ್ ಫೈಲ್ ಅನ್ನು ತಂತಾನೇ ರಚಿಸುತ್ತದೆ
ಆದರೆ ನಾವು ಎಕ್ಲಿಪ್ಸ್ ನ ಹೊರಗೆ ಬೇರೆಲ್ಲಾದರೂ ಜಾವಾ ಫೈಲ್ ಅನ್ನು ರಚಿಸಿ ಅದನ್ನು ಪ್ರೊಜೆಕ್ಟ್ ಗೆ ಸೇರಿಸಬಯಸಿದಾಗ ದೋಷದ ಸಂಭವನೀಯತೆ ಅಧಿಕವಿರುತ್ತದೆ
ನಾವೀಗ ಕ್ಲಾಸ್ ನ ಹೆಸರನ್ನು ಬದಲಿಸುವುದರ ಮೂಲಕ ದೋಷವನ್ನು ಮಾಡೋಣ
ಜಾವಾ ಕೇಸ್ ಸೆನ್ಸಿಟೀವ್ ಆಗಿರುವುದರಿಂದ ಕ್ಲಾಸ್ ನ ಹೆಸರು ಮತ್ತು ಫೈಲ್ ನ ಹೆಸರು ತಾಳೆಯಾಗುವುದಿಲ್ಲ
ಗಮನಿಸಿ ಬಲ ಬದಿಯಲ್ಲಿ ರೆಡ್ ಕ್ರಾಸ್ ಮಾರ್ಕ್ ಕಾಣುತ್ತದೆ
ಹಾಗೂ ಅಲ್ಲಿ ಥೆ ಪಬ್ಲಿಕ್ ಟೈಪ್ ಎರರ್ಫ್ರೀ ಮಸ್ಟ್ ಬೆ ಡಿಫೈನ್ಡ್ ಇನ್ ಐಟಿಎಸ್ ಔನ್ ಫೈಲ್ ಎಂದು ಹೇಳುತ್ತಿದೆ
ಹಾಗೂ ಎರರ್ಫ್ರೀ ಎಂಬ ಪದವು ಕೆಂಪು ಬಣ್ಣದಲ್ಲಿ ಅಂಡರ್ಲೈನ್ ಆಗಿದೆ ಎಂಬುದನ್ನೂ ಗಮನಿಸಿ
ಎಕ್ಲಿಪ್ಸ್ ನಮಗೆ ಉತ್ತಮ ಪರಿಹಾರಗಳನ್ನು ಸೂಚಿಸುತ್ತದೆ ಹಾಗೂ ನಾವಿಲ್ಲಿ ಎರಡು ಪರಿಹಾರಗಳನ್ನು ಹೊಂದಿದ್ದೇವೆ
ಮೊದಲನೇಯದು ರಿನೇಮ್ ಕಂಪೈಲೇಷನ್ ಯುನಿಟ್ ಟಿಒ ಎರರ್ಫ್ರೀ ಜಾವಾ
ಎರಡನೇಯದು ರಿನೇಮ್ ಟೈಪ್ ಟಿಒ ಎರರ್ಫ್ರೀ
ನಮಗೆ ಬೇಕಾದ್ದು ಎರಡನೇಯದು ಹಾಗೂ ಒಮ್ಮೆ ನಾವು ಅದನ್ನು ಎರರ್ಫ್ರೀ ಎಂದು ಬದಲಿಸಿದಲ್ಲಿ ದೋಷವು ಮರೆಯಾಗುತ್ತದೆ

ಮುಂದಿನದು ಪ್ರಿಂಟ್ ಸ್ಟೇಟ್ಮೆಂಟ್ ನಲ್ಲಿ ಟೈಪಿಂಗ್ ಅನ್ನು ತಪ್ಪಾಗಿ ಮಾಡಿದಾಗ ಕಾಣುವ ದೋಷ
ನಾವೀಗ ದೊಡ್ಡ S ಅನ್ನು ಸಣ್ಣ s ಗೆ ಬದಲಿಸೋಣ
ನಾವು ಈಗ ರೆಡ್ ಕ್ರಾಸ್ ಮಾರ್ಕ್ ಅನ್ನು ಕಾಣುತ್ತೇವೆ
ಮತ್ತು ಅದು ಸಿಸ್ಟಮ್ ಕ್ಯಾನೊಟ್ ಬೆ ರಿಸಾಲ್ವ್ಡ್ ಎಂದು ಹೇಳುತ್ತದೆ
ಅಂದರೆ ಜಾವಾ ಸಿಸ್ಟಮ್ ಎಂಬ ಹೆಸರಿನಿಂದ ಕ್ಲಾಸ್ ಅಥವಾ ಒಬ್ಜೆಕ್ಟ್ ಅಥವಾ ವೇರಿಯೇಬಲ್ ಅನ್ನು ನಿರೀಕ್ಷಿಸುತ್ತಿತ್ತು
ಆದರೆ ಕೋಡ್ ನಲ್ಲಿ ಆ ತರಹದ ಯಾವುದೇ ಸಿಸ್ಟಮ್ ಓಬ್ಜೆಕ್ಟ್ ಇಲ್ಲ
ಹಾಗಾಗಿ ನಾವೀಗ ಪರಿಹಾರವನ್ನು ನೋಡೋಣ
ನಾವಿಲ್ಲಿ ಹನ್ನೊಂದು ಪರಿಹಾರಗಳನ್ನು ಹೊಂದಿದ್ದೇವೆ
ಅವುಗಳಲ್ಲಿ ನಮಗೆ ಬೇಕಾದ್ದು ಎಂಟನೇಯದು
ಚಂಗೆ ಟಿಒ ಸಿಸ್ಟಮ್ javaಲಾಂಗ್ ನೋಡಿ ಒಮ್ಮೆ ನಾವು ದೊಡ್ಡ S ಅನ್ನು ಬದಲಿಸುತ್ತಿದ್ದಂತೆಯೇ ದೋಷವು ಮರೆಯಾಗುತ್ತದೆ
ಹೀಗೆ ನಾವು ಎಕ್ಲಿಪ್ಸ್ ನ ಸಹಾಯದಿಂದ ಜಾವಾದಲ್ಲಿ ನಲ್ಲಿನ ದೋಷವನ್ನು ಗುರುತಿಸುತ್ತೇವೆ ಮತ್ತು ಅದನ್ನು ಸರಿಪಡಿಸುತ್ತೇವೆ
ಇಲ್ಲಿಗೆ ನಾವು ಈ ಟುಟೋರಿಯಲ್ ನ ಅಂತ್ಯಕ್ಕೆ ಬಂದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಜಾವಾ ಪ್ರೊಗ್ರಾಮ್ ಬರೆಯುವಾಗ ಆಗುವ ಸಾಮಾನ್ಯ ದೋಷಗಳು ಮತ್ತು ಎಕ್ಲಿಪ್ಸ್ ನ ಸಹಾಯ ದಿಂದ ಅವುಗಳನ್ನು ಹೇಗೆ ಗುರುತಿಸಿ ಸರಿಪಡಿಸುವುದು ಎಂಬುದನ್ನು ಕಲಿತೆವು
ಈ ಟ್ಯುಟೋರಿಯಲ್ ನ ಅಭ್ಯಾಸಕ್ಕಾಗಿ ಕೆಳಗೆ ಕೊಟ್ಟಿರುವ ಕೋಡ್ ನಲ್ಲಿ ದೋಷವನ್ನು ಹುಡುಕಿ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು